ತುಂಬಾ ಜನ ತುಂಬಾ ತರ ಇದಿಕ್ಕೆ ಜಿಮ್ಮಿಗ್ ಜಾಯಿನ್ ಆಗ್ತಾರೆ ಅದ್ರಲ್ಲಿ ತುಂಬಾ ಜನ ಜಿಮ್ ಬಿಟ್ರೆ ಅದುನ್ನೇ ಮತ್ತೆ ಡಿಸ್ಕಂಟಿನ್ಯೂ ಮಾಡಿದ್ರೆ ಅದು ದಪ್ಪ ಆಗ್ತಾರೆ ಅಂತಾನೂ ಹೇಳ್ತಾರೆ.

ಆಟಾಡಕ್ಕೆ ಪ್ಲೇಸಸ್ ಎಲ್ಲಾ ಚೆನ್ನಾಗಿದೆ ಆಟ ಆಡಕ್ಕೆ ಬಟ್ ದೊಡ್ಡೋರ್ ಹೋಗಿ ಅಲ್ ಟೈಮ್ ಸ್ಪೆಂಡ್ ಮಾಡಬೋದು ಅಲ್ ತುಂಬಾ ಜನ ವಾಕ್ ಮಾಡ್ತಾರೆ ಮಾರ್ನಿಂಗು ಇವಿನಿಂಗ್ ಕೂಡ ಅಷ್ಟೇನೆ.

ಅ ಕಾರ್ಡ್ ಇಂದ ನಾವು ಅಮೌಂಟ್ನ ಡ್ರಾ ಮಾಡ್ಕೋಬಹುದು ಅದು ಎಲ್ಲೆಲ್ ಸೆಂಟರ್ಸ್ ಇರುತ್ತೆ ಅಲ್ಲಿಗೆ ಹೋಗಿ ಎ_ಟಿ_ಎಂ ಅಲ್ಲಿ ಯೂಸ್ ಮಾಡ್ಕೊಂಡಿ ನಮ್ ಕಾರ್ಡ್ನ --

ನಾವ್ ಅಮೌಂಟ್ ನ ಡ್ರಾ ಮಾಡ್ಕೋಬಹುದು ಇದ್ರಿಂದ ನಮಿಗ್ ಬೇಗ ಅಮೌಂಟ್ ಸಿಗುತ್ತೆ ಅದು ಬ್ಯಾಂಕಿಗೆ ಹೋಗಿ ಕ್ಯೂ ಅಲ್ಲಿ ನಿಂತಿ.

ಆಮೇಲೆ ನಮಗೇನಾದ್ರೂ ಇನ್ಫಾರ್ಮಶನ್ ಗೊತ್ತಿಲ್ಲ ಅಂತ ಅಂದ್ರೆಅದ್ರಿಂದ ಇನ್ಫಾರ್ಮಶನಿಗ್ ತಗೊಳಕ್ ಹೋದಾಗ ಅಲ್ಲಿರೋರು--

ಹೊಸ ವರ್ಷ ಅಂತ ಅಂದ್ಬಿಟ್ಟು ಅವ್ರಲ್ಲೇ ಸೆಲೆಬ್ರೇಟ್ ಮಾಡ್ತರ್--.